ನೋಡ್ರಿ ಇದು ಸೇತುವೆ ಯೆಸ್ಟ್ ದೊಡ್ಡದೈತಿ ಮತ್ ನೋಡೋಕ್ ಯೆಸ್ಟ್ ಚೆಂದ ಕಣತ್ ಅಯ್ತಿ .

ಎಲ್ಲರೂ ಅಲ್ಲಿ ಹೋದಾಗಿನಿಂದ ಮಣ್ಣಿನ ಪಕ್ಷಿ ಪ್ರಾಣಿಗಳು ಅಲ್ಲಲ್ಲೇ ಮಾಡಿ ಇಟ್ಟಿರ್ತಿದ್ರು ಅವು ನೋಡಿ ಖರೇನ ಅಂತೂ ತಿಳಿತಿದ್ವಿ.

ಈ ಪಿಕ್ಚರ್ ನಗೆ ಇರೋದ ಕಿಥೈಲ್ ವಿಜ್ಞಾನ ಮಹಾ ವಿದ್ಯಾಲಯ ಧಾರ್ವಾಡ್ನ್ಯಾಗೆ ಐತಿ ಇದು. ಈ ವಿಜ್ನ್ಯಾನ ಮಹಾವಿದ್ಯಾಲಯದಾಗ ಯೆಸ್ಟ್ ಕುಂದ್ ವಿದ್ಯಾರ್ಥಿಗಳು ವಿಜ್ನ್ಯಾನ ಬಗ್ಗೆ ಕಲೀಬಹುದು ಡಾಕ್ಟರ್ ಆಗ್ಬಹುದು.

ಬಸ್ ಇಲ್ಲಾರ ಕಾಣ್ದಾಗ ರಿಕ್ಷನಾಗ ಹೋಗೋದು ಎಲ್ಲಾ ಕಡೆ ಮಜಾ ಬರ್ತಿತ್ತು ರಿಕ್ಷ ನಾಗ ಹೋಗಾಕ ಮೂರ್ದಲ್ಲಿ ರಿಕ್ಷಗ ಒಳಗ್ ಹೋಗಾಕ.

ಆಹ್ಹ್ ಆಂಡ್ ಸಲೂನ್ ಅಂಗಡಿ ಅಂತ ಲೊ ಪೌರೋಸ್ ಇರುತ್ತಹೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸೆಲೂನ್ ಅಂತೂ ಎಲ್ಲ ಗಂಡ ಮಕ್ಕಳಿಗೆ ಇರ್ಲೇ ಬೇಕ್ ಬೇಕಾ ಅದ.

ಇವು ಮುಳ್ಳುಹಂದಿ ಊರಿಂದ ಕೊರಿಂದ ಯೆಸ್ಟ್ ದೂರ್ ಇರ್ತೇವ್ ಅಷ್ಟ ಒಳ್ಳೇದ ಯಾಕಂದ್ರೆ ಇ ಇವ್ ಮೈ ಮ್ಯಾಲೇರುವ ಮುಳ್ಳುಗಳು ಒಮ್ಮೆ ಮನ್ಶ್ಯಾಗ ಅಥವಾ ಯಾವಾದರ ಪ್ರಾಣಿಗೆ ತ್ತಗ್ತ್ ಅಂದ್ರ--

ನೋಡ್ರಿ ಶಾಲೆಗಿನ್ ವಿದ್ಯಾರ್ಥಿಗೋಳ ಪ್ರಾಜೆಕ್ಟ್ ವರ್ಕ್ ಮಾಡತಾರ ಅವ್ರಿಗೆ ಆದಂಥ ಒಂದೊಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ಲ. ನಾವು ಶಾಲ್ಯಾಗ ಸಹ ಹಿಂಗೇ ಇದ್ದಾಗ ಪ್ರಾಜೆಕ್ಟ್ ಮಾಡ್ತಿದ್ವಿ. ವಿಜ್ನ್ಯಾನ ವಿಷಯದಾಗ ಸಮಾಜ ವಿಷ್ಯದಾಗ ಗಣಿತದ್ ವಿಷಯದಾಗ ಒಂದೊಂದ್ ಒಂದೊಂದ್ ವಿಷಯದಲ್ಲಿ ಹಿಂಗ ಪ್ರಾಜೆಕ್ಟ್ ಮಾಡ್ತಿದ್ವಿ. ಅದಕ್ಕ ನಮ್ಗ ಮಾರ್ಕ ಸಿಗತಿದ್ವು ಪದಕ ಸಿಗತಿದ್ವು .

ಆದ್ರೆ ಒಬೊಬ್ಬರು ಅದನ್ನ ಅಲ್ಲಿ ಇಲ್ಲಿ ಮಠದಾಗ ಅಲ್ಲಲ್ಲಿ ಸಾಕ್ತಿರ್ತಾರ ಆದ್ರೂ ಬೇರೆ ಬೇರೆ ರೀತಿ ಜಿಂಕೆ ಅಥವಾ ಕಾಡು ಜಿಂಕೆ ಬೇರೆ ನಮ್ ಭಾರತದಾಗ ಜಿಂಕೆಗಳು ಬೇರೆ ಬೇರೆ ಇರ್ತಾವ.

ಅಲ್ಲಿ ಕುಂದ್ರದ ಯೆಸ್ಟ್ ಚೆಂದ ಮಾಡ್ಯಾರ ರಾತ್ರಿ ಹೋತ್ ಯೆಸ್ಟ್ ಚೆಂದ ಕಾಣತೈತಿ ನೋಡ್ರ ಅದು ಇಂಥ ಊರುಗಳು ಸಿಟಿ ಒಳಗ ಬಹಳ ಕಡಿಮೆ ಈಗ.